ಇವು ಯಾವತಿಗೂ ಇದಾವೆ ಇದರ ಶೈಲಿ ಒಂದು ರೀತಿ ರೌಂಡ್ ಆಕಾರದಾಗ ಇರ್ತವು.

ಕಾರ್ಗಾ ಡೀ ಇತ್ತೀಚೆಗೆ ಪೋರ್ ವಿಲ್ಲರ್ ನಲ್ಲಿ ಕಾರ್ ಗಾಡಿತನದ್ದೇ ಅದ ಒಂದು ಸ್ಥಾನಮಾನ ಹೊಂದಿದ್ದೆ ಕಾರ್ಗುಳೂ ತೀ --

ಒಟ್ಟ ಅಷ್ಟೊಂದು ಸ್ವಚ್ಛತೆ ಇರುದಿಲ್ಲ ಅಷ್ಟೊಂದ ಸಿಸ್ಟಮ್ಯಾಟಿಕ್ ಇರುದಿಲ್ಲ.

ನದಿಗಳು ನೋಡಕ್ಕ ತುಂಬಾ ಚೆನ್ನಾಗಿ ಇರ್ತಾವ ನದಿ ಇದ್ರೆ ಆ ಊರಿಗೆ ಒಂದು ಕೃಷಿ ಚಟುವಟಿ ಒಂದು ಉತ್ಪನ್ನ ಇರ್ತಾದ್ದ ನದಿಯಲ್ಲಿ ನೀರು ಇದ್ರೆ ಎಲ್ಲ ರೀತಿಯ ಉತ್ಪನ್ನ ಬರ್ತದ್ದ.